ಮತ್ತು ಇದು ಒಂದು ಬಹಳ ದೊಡ್ಡ ಡ್ಯಾಂ ಕಾಣಿಸುವುದು .

ಮತ್ತೆ ಇದು ಕರಾವಳಿಯಲ್ಲಿ ಅತ್ಯಂತವಾಗಿ ಸಿಗುತ್ತದೆ ಮತ್ತು ಕರ್ನಾಟಕದ ಜನವುರು ಇದನ್ನು ಇಷ್ಟದಿಂದ ತಿನ್ನುತ್ತಾರೆ

ತ್ರದಲ್ಲಿ ನಾವು ಒಂದು ಟಿ_ವಿ ಯನ್ನು ಗಮನಿಸಬಹುದು.